ಇದೊಂದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ. ಸುತ್ತ ಮರಗಳಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ. ಗಿಡ ಮರಗಳಿಂದ ಕೂಡಿದೆ.

ಇದು ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ. ತುಂಬಾ ಚೆಂದವಾಗಿ ಕಾಣಿಸುತ್ತಾ ಇರುವ--

ತುಂಬಾ ದೊಡ್ಡದಾದ ಎತ್ತರವಾದ ಕಟ್ಟಡಗಳ ರೀತಿಯಲ್ಲಿ ಇದೆ ಕಟ್ಟಡ ನೋಡಲು ತುಂಬ ಚೆನ್ನಾಗಿ ಕಾಣಿಸುತ್ತದೆ ಗಳಿಂದ ಕೂಡಿದ್ದು ನೋಡಲು ತುಂಬ ಚನ್ನಾಗಿ ಕಾಣಿಸುತ್ತಿರುವ ಕಟ್ಟಡದ ರೀತಿಯಲ್ಲಿ ಬೈಕ್ ಗಳಿಂದ ಕೂಡಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತಿದೆ.

ಇದೊಂದು ತುಂಬಾ ದೊಡ್ಡದಾದ ಯೇತರವಾದ ಕಟ್ಟಡ ವಾಗಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿರುವ ಕಟ್ಟಡಗಳಾಗಿವೆ ನೋಡಲು ತುಂಬಾ ಗೇಟಿನ ರೀತಿಯಲ್ಲಿದೆ ಪಕ್ಕ ಪಕ್ಕ ಮರಗಳ ರೀತಿಯಲ್ಲಿ ನೋಡಲು ತುಂಬಾ ಚಂದಮಾಗಿ ಕಂಸಿಸುತ್ತಿದೆ .

ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸುತ್ತಲೂ ಗಿಡ ಮರಗಳಿಂದ ಗಿಡ ಮರ್ಗಳಿಂದ ಕೂಡಿದೆ. ನೋಡಲು ತುಂಬ ವೇನ್ನಾಗಿ ಕಾಣಿಸುತ್ತಿದೆ ತುಂಬ ದೊಡ್ಡದಾದ ಎತ್ತರವಾದ --